ಸೋ ಇದು ಬಂದು ಒಂದು ಮದುವೆಗೆ ಡೆಕೋರೇಷನ್ ಮಾಡೋದು ಆಗಿರಬಹುದು ಲೈಕು ಬಟ್ಟೆ ತರ ಕ್ಲಾತು ಕೂಡ ಚೆನ್ನಾಗಿದೆ.

ಆಹ್ ಲೈಕು ನೋಡಕ್ಕೂ ಕೂಡ ಚೆನ್ನಾಗಿದೆ ಡೆಕೋರೇಷನ್ ಕೂಡ ಮಾಡಿದ್ದಾರೆ ನೋಡೋಕೂ ಕೂಡ ಚೆನ್ನಾಗಿದೆ. ಎಲ್ರೂಗೂ ಕೂಡ ಇಷ್ಟನು ಆಗಿರುತ್ತೆ. ಲೈಕ್ ಎಲ್ರೂನು ಇಷ್ಟನೂ ಪಡುತ್ತಾರೆ ಚೆನ್ನಾಗೂ ಕೂಡ ಇದೆ ನೋಡೋದಕ್ಕೂನು.

ಜಾರಿಕೊಂಡು ಕೂಡ ಬರ್ಬಹುದು ಆಹ್ಹ್ ಚೆನ್ನಾಗೂ ಕೂಡ ಇದೆ ನೀರಲ್ಲಿ --

ಲೈಕ್ ಮೇಲ್ಗಡೆ ಶೀಟು ಹಾಕಿದ್ದಾರೆ ಆ ಚೆನ್ನಾಗಿ ಕೂಡ ಇದೆ ನೋಡೋದಕ್ಕುನು ಲೈಕ್ ಈ ಕಡೆನೂ ಕೂಡ ಒಂದು ಶೀಟ್ ಹಾಕಿದ್ದಾರೆ.

ಸೊ ಇದು ಕೂಡ ಒಂದು ಫ್ಯಾಂಕ್ಷನ್ ಅಟೆಂಡ್ ಮಾಡಾಕ್ ಇಲ್ಲೊಬ್ಬ ಸೆಕ್ಯೂರಿಟಿ ಇದಾರೆ. ಇಲ್ಲೊಬ್ಬ ಕಾರ್ ಓಡಿಸ್ಕೊಂಡ್ ಹೋಗ್ತಿದ್ದಾನೆ.

ಅಲ್ಲಿನೂ ಕೂಡ ಇಬ್ಬರು ನಿನಿಂತಿದ್ದಾರೆ ಅಲ್ಲಿನೂ ಕೂಡ ತುಂಬಾನೇ ಕಾರ್ಗ ಳು ಇದೆ ಮತ್ತೆ ಅಲ್ಲಿ ತುಂಬಾ ಜನ ಕೂಡ ಇದ್ದಾರೆ.

ಸೋ ಇದು ಒಂದು ಫಂಕ್ಷನ್ ಇರಬಹುದು ಲೈಕ್ ಪೇರೆಂಟ್ಸ್ ಕೂಡ ಕೂತ್ಕೊಂಡಿದ್ದರೆ.

ಫ್ರೆಂಡ್ಸ್ ಇದನ್ನು ಕೂಡ ಒಂದು ವಾಷಿಂಗ್ ಮಿಷನ್ ಆಗಿರಲಿ ಫ್ರಿಡ್ಜ್ ಆಗಿರಲಿ ಎಲ್ಲರಿಗೂ ಯೂಸ್ ಆಗುತ್ತೆ ಐರನ್ ಬಾಕ್ಸ್ ಸಮೇತ ಇದೆ.